ಈ ಚಿತ್ರವು ಆಟಿಕೆಗಳು ಮತ್ತು ಮಕ್ಕಳ ವಸ್ತುಗಳನ್ನು ಮಾರಾಟ ಮಾಡುವ ದೊಡ್ಡ ಅಂಗಡಿಯ ಒಳಭಾಗವನ್ನು ತೋರಿಸುತ್ತದೆ.

ದೇವಾಲಯ ವಿವಿಧ ಬಣ್ಣಗಳು ದೀಪಗಳು ಮತ್ತು ಅಲಂಕಾರಿಕ ವಸ್ತುಗಳಿಂದ ಕಂಗೊಳಿಸುತ್ತಿದೆ.

ಅಂಗಡಿಯ ಹೊರಗೆ ವಿವಿಧ ಬಗೆಯ ಹಣ್ಣುಗಳನ್ನು ಮತ್ತು ತರಕಾರಿಗಳು ಜೋಡಿಸಲ್ಪಟ್ಟಿದೆ.

ಈ ಚಿತ್ರವು ಒಂದು ದೊಡ್ಡ ಕೆರೆಯನ್ನು ತೋರಿಸುತ್ತದೆ ಅದು ತಾವರೆ ಗಿಡಗಳಿಂದ ತುಂಬಿದೆ.

ಮತ್ತು ಅದರ ಮೇಲೆ ಸಮುಚಯದ ಹೆಸರನ್ನು ಬರೆಯಲಾಗಿದೆ ಇಬ್ಬರು ಸಿಂ --

ಹಿನ್ನಲೆಯಲ್ಲಿ ಹಸಿರು ಹಲ್ಲುಹಾಸು ಕೆಲವು ಮರಗಳು ಮತ್ತು ಪೊದೆಗಳು ಕಾಣಿಸುತ್ತವೆ ಇದು ವಿಶ್ರಾಂತಿ ಪಡೆಯಲು ಅಥವಾ ನಡೆಯಲು ಸೂಕ್ತ --

ಸೀದಿಯ ಪ್ರವೇಶ ದ್ವಾರವು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು ಬಿಳಿ ಬಣ್ಣದಲ್ಲಿದೆ.

ಮತ್ತು ಅದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಒಂದು ರಸ್ತೆಗಾಗಿ ನಿಂತಿವೆ ಕೆಲವು ಮೆಕ್ಯಾನಿಕ್ ಗಳು ವಾಹನಗಳ ಮೆಲೆ ಕೆಲಸ ಮಾಡುತ್ತಿದ್ದಾರೆ.

ಅವಿತಾ ವಾತಾವರಣವಿದೆ ಚಿತ್ರದ ಮುಂಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಿದ್ದಾರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಚೀಲವಿದ್ದು ಇನ್ನೊಬ್ಬರು ಗುಲಾಬಿ ಬಣ್ಣದ ಅಂಗಿ ಧರಿಸಿದ್ದಾ--

ಈ ಚಿತ್ರ ಅಂಗಡಿಯನ್ನು ತೋರಿಸುತ್ತದೆ ಕಪ್ಪು ಕಲ್ಲಿನ ಕೌಂಟರ್ ಮೇಲೆ ವಿವಿಧ ಬಗೆಯ ತಾಜಾ ಮೀನುಗಳು ಜೋಡಿಸಿ ಇಡಲಾಗಿದೆ.

ಬಿಳಿ ಗಟ್ಟಿಯಾದ ಟೋಪಿ ಧರಿಸಿರುವ ಒಬ್ಬ ವ್ಯಕ್ತಿ ಮತ್ತು ಪಟ್ಟೆ ಶರ್ಟ್ ಧರಿಸಿರುವ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ.

ಬೆಳಕು ಮಂದವಾಗಿದೆ ಮತ್ತು ಒಟ್ಟಾರೆ ವಾತಾವರ್ಣವು ಕಾರ್ಹನೆ ಅಥವ ಸ್ಥಾವರವನ್ನು ಸೂಚಿಸುತ್ತದೆ.

ರೆಸ್ಟೊರೆಂಟ್ ಅಲ್ಲಿ ಕುಳಿತುಕೊಳ್ಳಲು ಟೇಬಲ್ ಗಳು ಮತ್ತು ಕುರ್ಚಿಗಳಿವೆ.

ಮುಂಭಾಗಣವು ಕೆಂಪು ನೀಲಿ ಮತ್ತು ಹಳೆದ ಬಣ್ಣದ ಪರದೆಗಳಿಂದ ಅಲಂಕಾರಿಸಲ್ಪಟ್ಟಿದೆ.

ಕಟ್ಟಡದ ಮುಂಭಾಗದಲ್ಲಿ ಮೊರ್ ಮೆಗಾ ಸ್ಟೋರ್ ಎಂದು ಕನ್ನಡದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿದೆ.